ಇದರ ಗೋಡೆಯ ಮೇಲೆ ಚಿತ್ರಗಳನ್ನು ನೋಡಬಹುದಾಗಿದೆ.

ಹಳದಿ ಬಣ್ಣದ ನಂಬರಿನ ಪಲಕಗಳು ಕಾಣುತ್ತವೆ.

ಅದರ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡವಿರುತ್ತದೆ.

ಈ ಜಾಗದಲ್ಲಿ ಕಪ್ಪು ಬಣ್ಣದ ಮ್ಯಾಟ್ ಗಳು ಇರುತ್ತವೆ

ಜಿಮ್ ಮಾಡುವ ಸಾಮಾನುಗಳು ಕಪ್ಪು ಬಣ್ಣಗಳಿಂದ ಕೂಡಿರುತ್ತದೆ.

ಇದರಲ್ಲಿ ಇಬ್ಬರು ಮನುಷ್ಯರು ನಿಂತಿರುವುದು ಕಾಣುತ್ತದೆ.

ಬಾಗಿಲ ಪಕ್ಕದಲ್ಲಿ ಎರಡು ಟೇಬಲ್ ಗಳು ಇರುತ್ತವೆ.